ಹಾಗು ದೋಣಿಯಲ್ಲಿ ಕೆಲ ಸಾಮಾನುಗಳನ್ನು ಇಟ್ಟಿದ್ಧಾರೆ. ಇಲ್ಲಿ ಸೂರ್ಯ ಮುಳುಗುವ ರೀತಿಯಲ್ಲಿ ಕಾಣುವಂತಹ ಸನ್ರೈಸ್ ಕೂಡ ಆಗಿದೆ. ಇಲ್ಲಿ ಉತ್ತಮ ಪರಿಸರವಾಗಿದೆ.

ಇದು ಒಂದು ಉದ್ಯಾನವಾಗಿದೆ .

ಒಂದು ಬದಿಯಲ್ಲಿ ಜನರು ಓಡಾಟವನ್ನು ಮಾಡುತ್ತಿದ್ದಾರೆ ಇನ್ನೊಂದು ಬದಿಯಲ್ಲಿ ವಾಹನಗಳನ್ನು ಸಂಚಾರ ಮಾಡುತ್ತಿದ್ದಾವೆ ಇಲ್ಲಿ ಕರೆಂಟ್ ಕಂಭಗಳು ಕಾಣು--.